ನಂಗು ಒಂದ್ಸಲ covid ಬಂದಾವಾಗ ಹಾಗೆ ಆಗಿತ್ತು ನಂಗೆ ಸ್ವಲ್ಪ ಕೆಮ್ಮು ಎಲ್ಲ. ಅದಕ್ಕೆ ವ್ಯತ್ಯಾಸ ಇರುತ್ತೆ ಅಲ ತುಂಬಾ ವ್ಯತ್ಯಾಸ ಇರುತ್ತೆ ಅಲಾ ಈಗ ಸಾಧಾರಣ ಅಥವಾ covid time ಅಲ್ಲಿ ಬಂದ ಕೆಮ್ಮು ಶೀತಕ್ಕೂ ತುಂಬಾ ವ್ಯತ್ಯಾಸ ಇತ್ತು ನಂಗಂತೂ.

ಹಾ ಹೌದಾ ಹಾ ನಮಗೆ ಅದು ಅಷ್ಟೆಲ್ಲ effect ಆಗ್ಲಿ~ ಆಗ್ಲಿಲ್ಲ. ಅಷ್ಟು ಒತ್ತಡ ಅಂತ ಇರ್ಲಿಲ್ಲ ಹಾ ಮದ್ದು ಎಲ್ಲ ಮಾಡಿಕೊಂಡಿದ್ದೆವು.

ಹ್ಮ್‌ ನಾನು PG ಲಿ ಇದ್ದೆ ಆಗ ಅದಕ್ಕೆ ಊಟ ನೀರಲೆಲ್ಲಾ ಒಂದ್ ಸ್ವಲ್ಪ ಜಾಸ್ತಿ ಅಲ್ಲ ಇದೆಲ್ಲ .

ಅದ್ಕೆ ಮತ್ತೆ ಅಲ್ಲಿ ಜನ ಜಾಸ್ತಿ ಇದ್ರುನು ನಮ್ದು health ಕೆಟ್ಟೆ ಕೆಡುತ್ತೆ.

ಹಾ ನಾನು ಇಲ್ಲಿ Hebri ಅಂತ ಉಂಟು Hebri ಯಲ್ಲಿ. ನೀವು? ಹ ಹ ಹ ಹ ಹ Puttur ನವರೇ. ಸರಿ ಸರಿ ನೀವು ನಿಮ್ health ಹುಷಾರು ಆಯ್ತಾ ಆರೋಗ್ಯ ನೋಡಿಕೊಳ್ಳಿ.

ಹಾ mask ಎಲ್ಲ ನೀರು ಬಿಸಿನೀರು ಎಲ್ಲ ಕುಡಿತಾ ಇರಿ.

ಹಾ ಹೌದು ಅದೇ main ಮುಖ್ಯವಾಗಿ ಬೇಕಾದ್ದು . ಹಾ ಹಾ ಅಯ್ತಾಯ್ತು.

ಹಾ ನಾನ್ ಚನ್ನಾಗಿದ್ದೇನೆ, ನೀನ್ ಹೇಗಿದ್ದಿ?

ಹಾ ಚಾ ಆಯ್ತು, ನಿಂದಾಯ್ತ? ಹಾ ನಮ್ದಾಯ್ತು, ಎಂತ ತಿಂಡಿ? ತಿಂಡಿ ದೋಸೆ ಮಾಡಿದ್ರು.

ನಾಳ್ದು ಜಾ~ ಜಾತ್ರೆಯಂತ phone ಮಾಡಿದ್ದು ಬಾ ಅಂತ, ಒಟ್ಟಿಗೆ ಎಲ್ಲೂರಿನದ್ದು.

ಅದು ಒಂದ್~ ಏಪ್ರಿಲಲ್ಲಿ next month .

ದೇವರನ್ನು ಇದ್ ಮಾಡಿ ರಥದಲ್ಲಿ ಕೂರಿಸಿ ರಥಯೆಲ್ಲಾ ಎಳಿತಾರೆ ಮತ್ತೆ, ಪಟಾಕೀಯೆಲ್ಲಾ ತುಂಬಾ ಬಿಡ್ತಾರೇ. ಅಂಗಡಿಯೆಲ್ಲಾ ತುಂಬಾ ಇರ್ತದ? ಹಾ ಅಂಗಡಿಯೆಲ್ಲಾ ತುಂಬಾ ಇರ್ತದೆ, ಮತ್ತೆ ಅದು ರಥವನ್ನಎಳೆದುಕೊಂಡು ಹೋಗ್ತಾರೆ ದೇವರ ಸ್ನಾನ ಮಾಡಿಸಿ ಮ~ ಮತ್ತೆ ಪುನಃ ಹಿಂದೆ ರಥ ಎಳೆದುಕೊಂಡೇ ಬರ್ತಾರೆ. ಆ .

ಎಷ್ಟು ತಾರೀಕಿಗೆ ಇರ್ತದೆ ಒಂದು? ಅದು ಏಪ್ರಿಲ್ ಹದ್ನೆಂಟು, ಹತ್ತೊಂಬತ್ತು ಹಾಗೆ ಇರ್ತದೆ. ಹಾ, ರಥ ಬೆಳಿಗ್ಗೆ ಎಳಿತಾರಾ? ಬೆಳಿಗ್ಗೆ ಅಂದ್ರೆ, ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಳಿತಾರೆ, ಮತ್ತೆ ಊಟ ಇದೆ ಅಲ್ಲಿಯೇ ದೇವಸ್ಥಾನದಲ್ಲಿಯೇ.

ಹ್ಮ್, ಊಟ ಮಾಡಿ ಬಂದು ಮತ್ತೆ ಸಂಜೆ ನಾವು ಮನೆಯಲ್ಲಿ ಅದು ಕಡುಬು ಅಂತ ಹೇಳ್ತರಲ್ಲಾ? ಮೂಡೆ , ಮೂಡೆ ಚಟ್ನಿ, ಎಲ್ಲ ಎಂತಾದ್ರೂ ಸಾಂಬಾರ್ ಮಾಡಿ.

ಬರ್ತಾರೆ.

ಬಾ ಅಂತ ಹೌದು.

ಮತ್ತೆ ಒಟ್ಟಿಗೆ car ಇನಲ್ಲಿ ಹೋಗುವ. ಹಾ, ಯಾವಾಗ ಅಂತ ಸರಿ ತಾರೀಕು ಹೇಳಿ ಮತ್ತೆ. ಮತ್ತೆ ಮತ್ತೆ call ಮಾಡಿ ಹೇಳ್ತೇನೆ, ಮತ್ತೇ ತಂಗಿಯನ್ನುಸ ಕರ್ಕೊಂಡು ಬಾ.

ಇಬ್ರುಸ, ಹಾ ಬನ್ನಿ ಮತ್ತೆ. ಮತ್ತೇ ಅಲ್ಲಿ, ಬಟ್ಟೆಯದ್ದು ಅಂಗಡಿಯೆಲ್ಲಾ ಬರ್ತದ? ಹಾ ಬಟ್ಟೆಯದ್ದು ಅಂಗಡಿ, ಮತ್ತೆ ನಮ್ದು ತಂಪು ಪಾನೀಯ, ಮತ್ತೆ ಹಾ manchoori~ , ಅದೆಲ್ಲ ಬರ್ತದೆ.

ಹ, ತುಂಬಾ ಗಮ್ಮತ್ ಇರ್ತದೆ.

ಬಳೆಯದ್ದು ಅಂಗಡಿ sticker ಉ, ಮತ್ತೆ ಕಿವಿಯದ್ದು ಎಲ್ಲ ಅಂಗಡಿಯೆಲ್ಲಾ ಬರ್ತದೆ, necklace ಅದೆಲ್ಲಾ ಬರ್ತದೆ.

ಹ್ಮ್ ನೋಡ್ಬೋದು, ಮತ್ತೆ ಜಿಲೇಬಿ, ನಮ್ದು ಸಿಹಿತಿಂಡಿಯದೆಲ್ಲಾ ಬರ್ತದೆ ಅಲ್ಲಿ ಹ ಅಲ್ಲಿಯೇ ಮಾಡ್ತಾರೆ, ಜಿಲೇಬಿಯೆಲ್ಲಾ ಅಲ್ಲಿಯೇ ಮಾಡ್ತಾರೆ.

ಹ್ಮ್, ಮತ್ತೆ ಚಪ್ಪಲಿ ಅಂಗಡಿ ಅದೆಲ್ಲಾ ಇರ್ತದೆ ಅಲ್ಲಿ, ಹ್ಮ್ ಬಟ್ಟೆಯದ್ದುಸ ಅಂಗಡಿ ಇರ್ತದೆ.

ಹ್ಮ್, ಮತ್ತೆ ನಂದಿ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ.

ಹಾ ದೊಡ್ದು ಇದೆ, ಚಿಕ್ಕದು ಇತ್ತು ಈಗ ದೊಡ್ದಾಗಿದೆ. ಹಾ ಬರ್ತೇವೆ ನೋಡ್ಲಿಕ್ಕೆ, ಅದೆಲ್ಲ ಚಂದ ಆಗ್ತದಲ್ಲ ನೋಡ್ಲಿಕ್ಕೆ. ಅದೇ ತುಂಬಾ ಚಂದ ಆಗ್ತದೆ, ಅದಕ್ಕೆ ನಾನ್ ನಿಂಗೆ phone ಮಾಡಿದ್ದು ಕರ್ಕೊಂಡು ಬಾ ಅಂತ. ಹ ಜಾತ್ರೆ ತುಂಬಾ late ಉಂಟು.

ಅದೇ, ಅದೆ ಅದಿಕ್ಕೆ ನಾನ್ ಹೇಳಿದ್ದು ಬೇಗ ಉಂಟಾಲ್ಲ ಇಲ್ಲಿಯದ್ದು ಅಂದ್ರೆ.

ಹಾ ಬರ್ತೇನೆ, ನೀವು ಸರಿ ತಾರೀಕು ಯಾವತ್ತು ಅಂತ ಹೇಳಿ .

ಹ್ಮ್ ಊಟ ಎಲ್ಲ ಇದೆ, ಮತ್ತೆ ಅದ್ರದ್ದು ಕೋ~ ಅಂದ್ರೆ ಕೊಡಿಯೇರುದು ಅಂತ ಹೇಳ್ತಾರೆ ನಮ್ಮಲ್ಲಿ.

ಹಾ .

ಹಾ ಚನ್ನಾಗಿದ್ದಾರೆ, ನಿಮ್ಮ ಮನೆಯಲ್ಲಿ ಹೇಗಿದ್ದಾರೆ?

ಹಾ ನಾನಿಂಗೆ, ನಿಮ್ಗೆ ಮತ್ತೆ ಮಾಡುದಾ call ? ಆ ಆಯ್ತಾಯ್ತು ಮತ್ತೆ ನಾನ್ ಮಾಡ್ತೇನೆ, ಎಷ್ಟು ಅಂತ ಹೇಳಿ ಮಾಡ್ತೇನೆ ಆಯ್ತಾ?

Hai ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ?

ನಾನು ಚೆನ್ನಾಗಿದ್ದೇನೆ, ಎಂತ ಮಾಡ್ತಿದ್ದೀಯಾ ಊಟ?

ಹಾ ನಂದು ಆಯ್ತು ಎಂತ special ?

ಎಂತದು ಇಲ್ಲ ಹಾಗೆ rice sambar ಪಲ್ಯ ಅಷ್ಟೇ, ನಿಮಗೆಂತದ್ದು?

ನಂಗೂ ಅದೇ ಬೇಳೆ ಸಾರು ಪಲ್ಯ.

ಮತ್ತೆ ಹೇಗ್ ನಡಿತಿದೆ?

ಹಾ ಆಗ್ತಾ ಉಂಟು ಎಂತ ಕೆಲಸ ಇಲ್ಲ ಎಂತ ಮಾಡೋದು ಮನೇಲಿ ಕೂರುದು TV ನೋಡುದು ತಿನ್ನುದು ಮಲಗುದು ಅಷ್ಟೇ ಅಲ್ಲ . ಹೌದಾ ಏನ್ ಕೂತ್ರಿ? Means ರಜೆ time ಅಲ್ಲಿ ಹಾಗೆ ಉಳಿದ time ಅಲ್ಲಿ college ಇರ್ತದಲ್ಲ.

ಅದೇ ರಜೆ time ಅಲ್ಲಿ TV ನೋಡುದು ಮಾತ್ರ ಅಲ್ಲ. ಹಾ ಏನ್ ನೋಡ್ತಿ TV ಅಲ್ಲಿ ? TV ಅಲ್ಲಿ serials ಯೇ, ಈಗ ನೋಡೋದು ಜಾಸ್ತಿ serials ಯೇ ಆಗಿದೆ ಎಂತ ಹೇಳಿದ್ರೆ ಅಮ್ಮನವರೊಟ್ಟಿಗೆ ನಮ್ಮನ್ನ ಸಾ serials ನೋಡ್ಲಿಕ್ಕೆ ಆಗಿದೆ ಈಗ .

ಅದೇ ಅಮ್ಮನವರು channels change ಮಾಡುದಿಲ್ಲ ಎಂತ ಇದ್ರೂ ಅವ್ರು serials ಇಡ್ತಾರೆ ನಮ್ಗೆ ಸಾ ಬೇರೆ ಇಡ್ಲಿಕ್ಕೆ ಬಿಡುದಿಲ್ಲ ನಾವು ಸ ಈಗ ಅವರೊಟ್ಟಿಗೆ serial ನೋಡುದು ಆಗಿದೆ.

ಎಂಥ ಅಮ್ಮನವರದೇ ಒಂದು ಇರ್ತದೆ ಎಂತ ಹೇಳಿದ್ರೆ ನನ್ಗೆ ಹೆಸರುಸ ಸರಿ ನೆನಪಿಲ್ಲ.

ನಾವು ಅದೇ ಯಾವುದಾದ್ರು ಮುಂಚೆಯಲ್ಲ ತುಂಬಾನೇ ನೋಡ್ತಿದ್ವಿ ಅಜ್ಜಿ ಜೊತೆ ಕೂತ್ಕೊಂಡು ನೋಡ್ತಿದ್ವಿ.

ಸುವರ್ಣ channel ಅದು ಅದ್ರಲ್ಲೆಲ್ಲ ಎಲ್ಲಾ serial ನೋಡ್ತಿದ್ರು.

ಹಾ ಹಾ ಹಾಗೆ . ನಾನ್ ಸ್ವಲ್ಪ ಕಮ್ಮಿ ಇವಾಗ್ ನೋಡಿದ್ರೆ तारक मेहता ಇದೆಯಲ್ವಾ.

ಇವಾಗ ಧಾರಾವಾಹಿ ಎಲ್ಲಾ ನೋಡೊದು ತುಂಬಾ ಕಮ್ಮಿ ಮಾಡಿದರೆ ಜನ.

ಹೌದು ಈಗ ಎಲ್ಲಾ mobile ಬಂತು ಅಂತ ಹೇಳಿ ಎಲ್ಲಾ mobile ಲಲ್ಲಿ ನೋಡ್ತಿದ್ದಾರೆ ಇನ್ನು TV ಮುಂದೆ ಕೂತು ಯಾರು ಸ ಇದುವೇ ಮಾಡುದಿಲ್ಲ.

ಅಜ್ಜಿಯರು ಅಷ್ಟೇ .

ಮುಂಚೆ serial ಎಲ್ಲಾ ತುಂಬಾ ಚೆನ್ನಾಗಿತ್ತು ಅಲ್ವಾ?

ಹೌದು ಒಂದು ಈಗಿನ್ನು ಇನ್ನು ಸಾ ನೆನಪಿರ್ತದೆ ಒಂದು ಪುಟ್ಟಗೌರಿ ಮದುವೆ ಅಂತ ಒಂದು ಕನ್ನಡ serial ಇತ್ತಲ್ಲ?